ಇದು ಕೂಡಾ ಒಂದು ಜಲಪಾತ ಅಂತಾ ಹೇಳಬಹುದು ಏಕೆಂದರೆ ಸುತ್ತ ಸುತ್ತ ಕಡೆ ದೊಡ್ಡ ದೊಡ್ಡ ಮರಗಳು ಸಹಿತ ಇಲ್ಲಿ ಇವೆ ಅದರಿಂದ ಇಲ್ಲಿ ನೀರನ್ನು ಜಲಪಾತ ಸಹಿತ ಎಂದು ಕರೆಯುವರು.

ಇದರಿಂದ ಇದನ್ನ ತರಕಾರಿ ಅಂಗಡಿಯವರು ಇಲ್ಲಿ ಕುಂಬಳಕಾಯಿಗಳು ಅನೇಕವಾಗಿ ಚೀಲದಲ್ಲಿ ಇಟ್ಟಿದಾರೆ ಇದನ್ನ ಅದರಿಂದ ಇದನ್ನ ತರಕಾರಿ ಅಂಗಡಿ ಎಂದು ಹೇಳಬಹುದಾಗಿದೆ.